ಹಾಗೂ ಅವನ ಮುಖಕ್ಕೆ ಮಾಸ್ಕ್ ಇದೆ.

ಓಂ ಸಾಯಿ ಬುಕ್ ಸ್ಟಾಲ್ ಇದೆ.

ಹಾಗೂ ಇದು ಇಲ್ಲಿ ಪೈಂಪ್ ಗಳಿವೆ.

ಹಾಗು ಇಲ್ಲಿ ಗಾಡಿಗಳ ಟಯರ್ ಗಳಿವೆ.

ಕಲರ್ ಕಲರ್ ಅಂತಹ ಲೈಟ್ ಗಳಿವೆ ಇಬ್ಬರು--

ಆ ಟಾಟಾ ಸ್ಕೈ ಅಂತ ಬರೆದಿದ್ದ ಇದೆ.

ಅವನು ಬರ್ತಾಯಿದ್ದಾನೆ ಇಲ್ಲಿ ಒಂದು ಗೊಲ್ಡ್ ಲುಕ್ ಇದೆ.

ಅವನ ತಲೆಯ ಮೇಲೆ ಒಂದು ಹೆಲ್ಮೆಟ್ ಇದೆ.

ಹಾಗೂ ಇಲ್ಲಿ ತುಮ ಹೂವಿನ ಡೆಕೋರೇಷನ್ ಮಾಡಿದೆ.

ಜಾರುಬಂಡೆ ಇದೆ ಹಾಗೂ ಇಲ್ಲಿ ನೀರಿನಲ್ಲಿ ಹಾಡಹಾಡುತ್ತಾ ಡಾನ್ಸ್ ಮಾಡಬಹುದು.

ಹಾಗು ಅಕ್ಕಿ ಸಕ್ಕರೆ ಬೇಳೆ ಅನೇಕ ರೀತಿಯ ವಸ್ತುಗಳನ್ನು ಸಿಗುತ್ತವೆ.

ಹಾಗೂ ಫೇಸ್ ವಾಶ್ ಗಳು ಸಿಗುತ್ತವೆ.

ಹಾಗು ವೈಟ್ ಕ್ರೀಮ್ ಸಿಗುತ್ತೆ ಎಲ್ಲಾ ರೀತಿಯ--

ಲಿಕ್ವಿಡ ಇದೆ ಹಾಗು ಗೊಡ್ರೆಜ್ ಇದೆ.

ಕಂಪ್ಯೂಟರ್ ಗಳಿವೆ ಮೌಸ್ ಗಳಿವೆ ಕೀಬೋರ್ಡ್ ಇದೆ.

ಹಾಗು ಒಬ್ಬ ವ್ಯಕ್ತಿ ಸೈಕಲ್ ಮೇಲೆ ಹೋಗ್ತಾ ಇದ್ದಾನೆ.